ಹಾಗು ಇಲ್ಲಿ ಮಾವಿನ ಹಣ್ಣು ಸೇಬು ಹಣ್ಣು ಬಾಳೆ ಹಣ್ಣು--

ಹಾಗು ಇಲ್ಲಿ ಸಣ್ಣ ಮಕ್ಕಳ ಒಂದು ಬಟ್ಟೆ ಅಂಗಡಿ ಇದೆ ಆಟೋ ನಿಲ್ದಾಣವು ನಮಗೆ --

ತಮ್ಮ ಒಂದು ವಿದ್ಯೆ ಶಾಲೆಗೆ ಹೊಸದಾಗಿ ಬಂದ್ ಅಂತಹ ವಿದ್ಯಾರ್ಥಿಗಳಿಗೆ ಇವರು ಅಂದ್ರ ಬರ ಮಾಡಿಕೊಂಡು ಅವರಿಗೆ ಒಂದು ಸಮಾರಂಭವನ್ನು --

ಇದು ಸುಮಾರು ಹತ್ತಹೊಂಬನೂರ್ ಎಪ್ಪಂತೊಂದರೊಂದ ಗ್ರಹ ವಸ್ತುಗಳ --

ಕರ್ನಾಟಕ ಜಿಲ್ಲೆಯಲ್ಲಿ ಕರ್ನಾಟಕ ರಾಜ್ಯದ ಒಂದು ಧಾರವಾಡ ಜಿಲ್ಲೆಯಲ್ಲಿ ಇರುವಂತಹ ವಿಶ್ವ ವಿದ್ಯಾಲಯ.

ಹನ್ನುಗಳು ಇದು ಒಂದು ತರಹದ ಹಣ್ಣು ನೋಡಲು ಸ್ಟ್ರಾಬೆರಿ ರೀತಿಯಲ್ಲಿ ಇರುತ್ತದೆ ಇದು ದೇಹಕ್ಕೆ ತುಂಬ ಆರೋಗ್ಯಕರ ಹಾಗು ಸವಿಯಲು ತುಂಬ ರುಚಿಯಾಗಿರುತ್ತದೆ ಇದರ ಎಳೆಗಳು ಹಸಿರಿದಾಗಿರುತ್ತದೆ --

ಇದು ಬೃಹತ್ ಆಗಿರುವಂತಹ ವಿಮಾನ ನಿಲ್ದಾಣ. ಇದು ನೋಡಲು ತುಂಬ ಸುಂದರಾವಾಗಿರುತ್ತದೆ. ಇದು ಅಂತರ್ ರಾಷ್ಟೀಯ ವಿಮಾನ ನಿಲ್ದಾಣ ಆಗಿರಬಹುದು ಅಥವಾ ರಾಷ್ಟೀಯ ವಿಮಾನ ನಿಲ್ದಾಣ ಆಗಿರಬೇಕು.

ಮಾರ್ನಿಂಗ್ ವೆದೆರ್ ಅನ್ನಿಸುತ್ತದೆ ನೋಡೊದಕ್ಕೆ.

ಶಾಪ್ ಅಂತ ಹೇಳ್ಬಹುದು ಅನ್ಕೋತಿನಿ ಗಿಫ್ಟ್ ಎಲ್ಲ ಇಟ್ಟಿದ್ದಾರೆ.

ಕ್ರಿಕೆಟ್ ಅಹ್ ಕ್ರಿಕೆಟ್ ಆಡ್ತಿರುವಂಥ ಹುಡುಗೂರು. ಕ್ರಿಕೆಟ್ ಅಂದ್ರೆ ತುಂಬಾ ಎಲ್ಲರಿಗು ಇಷ್ಟ .

ಹುಬ್ಬಳ್ಳಿ ಧಾರವಾಡ ಕರ್ನಾಟಕ ಸರ್ಕಾರ ಆಹ್ಹ್ --